ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಇದೆ.

ಇಲ್ಲಿ ದೇವರ ಮೆರವಣಿಗೆಯು ನಡೆಯುತ್ತಿದೆ ಮೆರವಣಿಗೆಯು--

ಥವನ್ನು ತುಂಬ ಚೆನ್ನಾಗಿರುವ ಲೈಟ್ ಗಳಿಂದ ಅಲಂಕರಿಸಿದ್ದಾರೆ.

ಬೇಕರಿ ಯಲ್ಲಿ ತುಂಬ ತಿಂಡಿ ತಿನಸುಗಳು--

ಕ್ಲಾಸ್ ರೂಮಿನಲ್ಲಿ ವಿಧ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ.

ಬ್ಯಾಡ್ಮಿಂಟನ್ ಕೋರ್ಟ್ ನಲ್ಲಿ ನಾಲ್ಕು ಗಂಡಸರು ಪಂದ್ಯವನ್ನು ಆಡುತ್ತಿದ್ದಾರೆ.

ಅವರು ಡಬಲ್ಸ್ ಮೆನ್ಸ್ ಪಂದ್ಯವನ್ನು ಆಡುತ್ತಿದ್ದಾರೆ.

ನಾಲಕು ಜನ ಮಕ್ಕಳು ಅಧ್ಯಯನ ಕೂತಿದ್ದಾರೆ.

ಇಲ್ಲಿ ಯಾವುದು ಬೇಕಾದರು ಬುಕ್ಕು ದೊರೆಯಬಹುದು.

ಎಲ್ಲ ಇದೆ ಇಲ್ಲಿ ಜನರು ಮೋಜು ಮಾಡಕ್ಕೆ ಬರುತ್ತಾರೆ.

ಇದು ಒಂದು ಬುಟಿಕ್ ಹೋಟೆಲ್ .

ಬಸ್ ನಿಲ್ದಾಣದಲ್ಲಿ ಹಲವಾರು ಬಸ್ಸುಗಳ್ ನಿಂತಿದೆ.

ಇದು ಚರ್ಚ್ನ ಪ್ರೇಯರ್ ಹಾಲ್ .

ಛತ್ರದ ಬಾಗಿಲಲ್ಲಿ ಸೆಕ್ಯುರಿಟಿ ಗಾರ್ಡ್ ಕೂತಿದ್ದಾರೆ.